ಯಾಕಂತಂದ್ರ ಗಣಪತಿಯನ್ನ ವಿಗ್ನ ನಿವಾರಕ ಅಂತ ಕರೀತಾರ ಮತ್ತು ಗಣಪತಿ ವಾಹನ ಇಲಿ ಆಗಿರತೈತಿ.

ಇದ್ರ ಒಳಗಡೆ ಶಿವ ಕುಂತಿರ್ತಾನಾ ಮತ್ತೆ ಇದರ ಮುಂದೆ ಒಂದು ನಂದಿ ವಿಗ್ರಹ ಕಾಣಿಸತೈತಿ. ಇದು ಪುರ ಕಲ್ಲಿನಿಂದ ಕಟ್ಟಿಸಿದ ದೇವಾಲಯ. ಆವಾಗಿನ ರಾಜ ಮಹಾರಾಜರೆಲ್ಲ ಹಿಂಗ --

ಈ ಚಿತ್ರದಲ್ಲಿ ನಾವು ಇದರಲ್ಲಿ ಮೂರು ಗಾಲಿನ ಕಟ್ಮಾವನ್ನ ನೋಡುತ್ತಿದ್ದೇವೆ ಕಟ್ಮಾ ಮೂರು ಗಾಲಿನ ಕಟ್ಮಾ ಮೂರು ಗಾಲಿಯನ್ನ ಹೊಂದಿರತೈತಿ.

ಮತ್ತ ಇದ ಅಂಗಡಿ ನೋಡಾಕ ಬಹಳ ದೊಡ್ಡದೈತಿ ಮತ್ತ ಇದ ಅಕ್ಷರವನ್ನ ಇವ್ರು ಬಿಳಿ ಅಕ್ಷರದಿಂದ ಬರ್ದರ ಅದ --

ಈ ಸುವರ್ಣ ಸೌದ ಬಹಳ ಚಲೋ ಐತಿ. ಇದು ಬೆಲಗಾವ್ ಇಂದ ಒಂದ --

ಈ ಚಿತ್ರದಲ್ಲಿ ನಾವು ಒಂದು ಚರ್ಚ್ ನೋಡಕ್ ಕುಂತೇವಿ ಈ ಚರ್ಚ್ ಬಹಳ ದೊಡ್ಡದೈತಿ ಮತ್ತ ಈ ಚರ್ಚ್ ಒಳಗಡೆ ಎಲ್ಲ --

ಈ ಚಿತ್ರದಲ್ಲಿ ನಾವು ಒಂದು ಮೀನಿದ್ ಮಾರ್ಕೆಟ್ ಅನ್ನ ನೋಡಕ್ ಹೊಂತಿವಿ ಈ ಮೀನಿದ್ ಮಾರ್ಕೆಟ್ ಒಳಗಡೆ ಎಲ್ಲ ಮೀನಾ ತಕ್ಕೊಬಂದ್ --

ಈ ಬ್ಯಾಂಕ್ ಒಳಗಡೆ ಎಲ್ಲರು ಅಕೌಂಟ್ ಮಾಡಿಸಿ ಆಹ್ಹ್ ಅಕೌಂಟ್ ಒಳಗಡೆ ದುಡ್ಡನ್ನ ಜಮಾ ಮಾಡಿ ಇಡಬಹುದು ಇದರಿಂದ ಅವ್ರಿಗೆ ಅವ್ರ್ ದುಡ್ಡಿಗೆ ಜಾಸ್ತಿ ಬಡ್ಡಿ ಬೆಳಿತೈತಿ.

ಆ ತೋಟದೊಳಗಡೆ ಇರ್ತಕ್ಕಂತ ಗಿಡಗಳಿಗೆಲ್ಲ ಇವ್ರು ನೀರ್ ಬಿಡಾಕೊಂತರ ಮತ್ತವು ಗಿಡ ಎಲ್ಲ ಹಸಿರಾಗಿ ಚಂದ ಗಂ --

ಚಿತ್ರದೊಳಗಡೆ ನಾವು ಒಂದು ರೋಡ್ ಅನ್ನ ನೋಡಕ್ ಕುಂತೀವಿ ಈ ರೋಡ್ ಒಂದು ಡಾಂಬರ್ ರೋಡ್ ಐತಿದು.

ಮತ್ತ ಈ ಡಾಂಬರ್ ರೋಡ್ ಇಂದ ನಮ್ಮ ಗಾಡಿಗಳೆಲ್ಲ ಬಹಳ ಸ್ಪೀಡ್ ಆಗಿ ಹೋಗ್ತವು ಮತ್ತಂದ್ರ ನಾವು ದೌಡ್ --

ಇದರ ಒಳಗಡೆ ನಾವು ಸಂತೆ ಮಾರ್ಕೆಟ್ ಅನ್ನ ನೋಡಕ್ ಹೊಂಟಿವಿ ಈ ಸಂತೆ ಮಾರ್ಕೆಟ್ ಒಳಗಡೆ ಎಲ್ಲರು ತರಕಾರಿಯನ್ನ ಮಾರಾಟ ಮಾಡೋಕುಂತಾರ.

ಈ ಚಿತ್ರದೊಳಗಡೆ ನಾವು ಮಹಾವೀರನ ಮೂರ್ತಿಯನ್ನ ನೋಡಕ್ಹೊಂತಿವಿ ಈ ಮಹಾವೀರ ಜೈನ ಧರ್ಮದ ಸ್ಥಾಪಕ.

ಈ ಹಳೆ ದೇವಸ್ಥಾನವನ್ನ ಕಲ್ಲಿನಿಂದನಾ ಕಟ್ಟಿಯರ ಮತ್ತಿವೆಲ್ಲ ಹಳೆ ರಾಜ ಮಹಾರಾಜರು ಕಟ್ಟಿರ್ತಕ್ಕಂತಹ ದೇವಸ್ಥಾನ.

ಮತ್ತ ಈ ದೇವಸ್ಥಾನ ಒಳಗಡೆ ಶಿವ ಇರ್ತಾನ ಶಿವನ್ ಎದುರ್ಗಡೆ ಒಂದು ನಂದಿ ಇರತೈತಿ ಮತ್ತ ಇದು ನಂದಿ --

ಇದ್ ಇದ್ ದೇವ್ರ್ ಫೋಟೋ ಇದ್ ಶಿವನ್ಡ್ ಐತ್ ಇಲ್.

ಚಲೋ ಐತಿ ಐತ್ ಯಾಕಂದ್ರ ಇದನ್ನ ಕಲ್ಲಿನಿಂದ ಡೆಕೋರೇಷನ್ ಮಾಡಿ ಮತ್ತ ಕಲ್ಲ್ ಒಳಗಡೆ ಕೆತ್ತಿ ಅದನ್ನ ಬಹಳ ಚಲೋ ಮಾಡ್ಯಾರ.

ಇದ್ರ ಒಳಗಡೆ ನಾವು ಒಂದ್ ಜಾತ್ರೆ ನೋಡಕ್ ಹೊಂಟಿವಿ ಈ ಜಾತ್ರೆ ಒಳಗಡೆ ಎಲ್ಲರು ನ್ರತ್ಯವನು ಮಾಡೋಕೋತೀರೋ ಒಂದ್ ಪ್ರೋಗ್ರಾಮನ್ ಮಾಡಕ್ ಹೊಂಟಾರ.

ಹಂಗ ಇದ ಆಗಾಕ್ ಹೊಂಟೈತಿ ಇವ್ರೆಲ್ಲರೂ ಡಾನ್ಸ್ ಮಾಡೋಕ್ ಹೊಂತ್ರ ಮತ್ತ ಎಲ್ಲ ಉತ್ಸವ್ದ ಒಳಗು ಹಿಂಗ ಫುನ್ಕ್ಷನ್ ಅನ್ನ ಮಾಡ್ತಿದ್ರು ಅವ್ರು ಅಲ್ಲಿ ಡಾನ್ಸ್ --

ಮತ್ ಯೋಗಾಸನದೊಳಗಡೆ ಸೂರ್ಯ ನಮಸ್ಕಾರ ಬರತೈತಿ.

ಇದ್ರೊಳಗಡೆ ನಾವು ಇಲ್ಲೊಂದು ಸೂಪರ್ ಮಾರ್ಕೆಟ್ ನೋಡಕ್ ಹೊಂತಿವಿ ಸೂಪರ್ ಮಾರ್ಕೆಟ್ ನಮಗೆ ಏನ್ ಬೇಕಲ್ಲ ಅಂತಾವೆಲ್ಲವು ಸಿಗ್ತವು.

ಇಲ್ಲಿ ಸುಪ್ರಿಯಾ ಸೂಪರ್ ಮಾರ್ಕೆಟ್ ಅಂತ ಬೋರ್ಡ್ ಹಾಕ್ಯಾರ ಮತ್ತ ಈ ಲೈನ್ ಅನ್ನ ವೈಟ್ ಅಕ್ಷರದಲ್ ಬರ್ದರ.

ಮತ್ತ ಕೋಳಿ ಫಾರಂ ಮಾಡಿದಾಗ ಕೋಳಿ ಏನಾರ್ರ ಯಾವದಾದ್ರು ರೋಗ ಬಂದ್ ಸತ್ತೊಗ್ಬಿಟ್ರೆ ಅವುಗಳಿಗೆ ಔಷದಿ ಕುಡಿಸ್ತಾರಾ.

ಈ ಒನ್ ನಾಟ್ ಏಟ್ ಹುಡಿದ್ರ ಆಂಬುಲೆನ್ಸ್ ನವರಿಗೆ ಫೋನ್ ಹೊಕತಿ.

ಈ ಇದರ ಒಳಗಡೆ ಇಲ್ಲೇ ನಾವು ಇಲ್ಲಿ ನಾವು ಒಂದು ಒಂದು ಬೋಟ್ ಅನ್ನ ನೋಡಕ್ ಹೊಂಟಿವಿ.